ಇಲ್ನೋಡಿ ಫ್ರೆಂಡ್ಸ್ ಬೂಸ್ಟಲ್ ಇದೆ ಬೂಸ್ಟಲ್ ನಾಗ ಒಬ್ಬರು --

ಬೋಟ್ ಇದೆ ಮನುಷ್ಯ ಜನ ಯೆಸ್ಟ್ ಚೆಂದ ಇದೆ ನೋಡ್ರಿ ಫ್ರೆಂಡ್ಸ್ ಸಮುದ್ರ --

ಹಾಯ್ ಫ್ರೆಂಡ್ಸ್ ನೋಡಿ ಇಲ್ಲಿ ಅಂಗಡಿ ಇದೆ ಎಷ್ಟು ಚೆಂದ ಇದೆ ಚಿಪ್ಸ್ ಪ್ಯಾಕೆಟ್ ಜನರು ಹುಡುಗರು ಅಂಗಡಿ --

ನೋಡಿ ಫ್ರೆಂಡ್ಸ್ ಗುಡಿ ಇದೆ ಯಷ್ಟಚಂದಾ ಇದೆ ನೋಡಿ.

ಎಷ್ಟು ಚೆಂದ ಇದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆಂದ ಇದೆ .

ಇಲ್ಲಿ ಗಾಡಿ ಇದೆ ಇಲ್ಲಿ ಮನುಷ್ಯರು ಇದ್ದಾರೆ ಕಾರ್ ಇದಾವೆ ಮನುಷ್ಯ ಲೈಟ್ ಇದಾವೆ.

ಇಲ್ಲಿ ನೋಡಿ ಫ್ರೆಂಡ್ಸ್ ಯೋಗ ಮಾಡ್ತಿದ್ದಾರೆ ಅಕ್ಕನವರು ಇಲ್ನೋಡಿ ಎಷ್ಟು ಚೆಂದ ಇದೆ ಕಾಡು ಗಿಡ --

ಇದ್ ಎಷ್ಟ್ ಚೆಂದ ಇದೆ ನೋಡಿ ಫ್ರೆಂಡ್ಸ್ ಗಾಡಿ ಇದಾವೆ --

ಸುಂದರವಾದ ಗ್ರೌಂಡ್ ಇದೆ ನೋಡಿ ಫ್ರೆಂಡ್ಸ್ ಗಿಡ ಮರ ಗುಡ್ಡ --

ರೈಚೂರ್ ಅಲ್ಲೇ ಇದೆ ಅನ್ನಿಸುತ್ತದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆಂದ ಇದೆ.

ತೋಟ ಇದೆ ಇಲ್ಲಿ ರೂಮ್ ಇದೆ ಮನೆ ಇದೆ ಇಲ್ಲಿ ನೋಡಿ ಫ್ರೆಂಡ್ಸ್ ಕಂಬ ಇದೆ .

ಅಣ್ಣ ಇದ್ದಾನೆ ಎಷ್ಟು ಚೆಂದ ಇದಾವೆ ಪೆನ್ನು ಬುಕ್ಸ್ ಗೈಡು --

ನೋಡಿ ಫ್ರೆಂಡ್ಸ್ ಎಷ್ಟು ಚೆಂದ ಇದೆ ಅನುಸ್ತಾದ ಬೆಂಗಳೂರು ಅಲ್ಲಿ ಇದೆ --

ಎಷ್ಟು ಚೆಂದ ಇದೆ ಅವು ಗೋಡೆ ಇದೆ ಬಾಗಲಗ --

ಮಣ್ಣು ಇದೆ ಅದು ಇಲ್ ನೋಡಿ ಫ್ರೆಂಡ್ಸ್ ಕಾಲು ಗೀಲು --

ಟೋಲ್ ಇದಾವೆ ಇಲ್ನೋಡಿ ಫ್ರೆಂಡ್ಸ್ ಎಷ್ಟು ಚೆಂದ ಇದೆ ಇದು --

ಇಲ್ನೋಡಿ ಫ್ರೆಂಡ್ಸ್ ಆಕ್ಲಾಗಳ್ ಇದಾವೆ ಆಕ್ಲಾ ಮರಿಗಳ್ ಇದಾವೆ --

ಡೈರಿ ನೋಡಿ ಫ್ರೆಂಡ್ಸ್ ಗುಡ್ಡ ಇದೆ ಗಿಡ ಇದೆ ಶೆಡ್ ಇದೆ ಮರಿ ಇದೆ .

ಇಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆಂದ ಇದೆ ಡೆಕೋರೇಷನ್ ಲೈಟಿಂಗ್ಸ್ --

ಕಂಬಗಳು ಎಷ್ಟು ಚೆಂದ ಇದಾವೆ ಚೇರ್ ಗಳು ಮನುಷ್ಯ ಹುಡುಗ ಎಷ್ಟು ಚೆಂದ ಇದಾನೆ ಚೇರ್ ಅಲ್ಲಿ --

ಬಟ್ಟೆ ಒಣಗಿ ಹಾಕಿದ್ದಾರೆ ಏಳಿ ಮನುಷ್ಯರಿದ್ದಾರೆ ಗ್ರವಂಡ್ ಗ್ರವಂಡ್ ಗಾಡಿ ಇದ್ದವೇ.

ನೋಡಿ ಫ್ರೆಂಡ್ಸ್ ಇಸ್ತಿರಿ ಮಾಡೋ ಅಂಗಡಿ ಇದೆ ಅಣ್ಣ ಇದಾನೆ ಎಷ್ಟು ಚೆಂದ ಇದೆ ನೋಡಿ ಫ್ರೆಂಡ್ಸ್ ಬಟ್ಟೆಗಳು .

ಹೋಗಾಕ ಬರಾಕ ರಸ್ತೆ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಬೊ --

ಇಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆಂದ ಇದೆ ಇದು ಎಚ್ಕುಲಿ ನಮ್ ರೈಚೂರಿನಲ್ಲಿ ಇದೆ ಅನ್ನಸ್ತದ ಎಷ್ಟು ಚೆಂದ ಇದೆ .

ಇಲ್ನೋಡಿ ಫ್ರೆಂಡ್ಸ್ ಎಷ್ಟು ಚೆಂದ ಇದೆ ಡೆಕೋರೇಷನ್ .

ಗಿಡ ಮರ ಹುಡುಗರು ಚಕ್ ಚಿಕ್ಕ ಚಿಕ್ಕ ಹುಡುಗರು ದೊಡ್ಡ ಹುಡುಗರು --